ಪಕ್ಕದಲ್ಲಿ ಎರಡು ಗಾಡಿಗಳನ್ನು ನಿಂದ್ರಿಸಲಾಗಿದೆ ಅದರ ಪಕ್ಕದಲ್ಲಿ ಅರುಣ ಇಂಜಿನೆರಿಂಗ ಸ್ಟೊರ ಎಂದು ಬರೆಯಲಾಗಿದೆ .

ಹಳೆಯ ಕಟ್ಟಡವನ್ನು ನೋಡಬಹುದು ಹಾಗು ಶಾಲೆಯ ದ್ವಾರದ ಮುಂದೆ ಮಕ್ಕಳು ನಿಂತಿದ್ದಾರೆ ಹಾಗೂ ಕಟ್ಟಡಕ್ಕೆ ರಂಗಿನಿಂದ ಹಾಕಲಾಗಿದೆ.

ಹೊರಗಡೆ ಪಲ್ಲಕದ ಮೇಲೆ ವಿಮಾನ ನಿಲ್ದಾಣಗಳ ಪ್ರದಿಕಾರಿ ಎಂದು ಬರೆಯಲಾಗಿದೆ ಹಾಗು ಹೊರಗಡೆ ವಿದ್ಯುತ್ ಕಂಬವನ್ನು ನೋಡಬಹುದು .

ಹಾಗು ಪಕ್ಕದಲ್ಲಿ ಏರ್ಪೋರ್ಟ್ಸ್ ಅಥೋರಿಟಿ ಬರೆಯಲಾಗಿದೆ ಹಾಗೂ ಗೋಡೆಯ ಮೇಲೆ ಸಣ್ಣವನ್ನು ಹಾಕಲಾಗಿದೆ.

ಗುಡಿ ಕಾಣಿಸುತ್ತಿದೆ ಗುಡಿಯ ಮುಂದೆ ದೊಡ್ಡದಾದ ಕಂಬ ಇಡಲಾಗಿದೆ ಹಾಗು ಸ್ತಅಂಬಾದ ಮೇಲೆ ಏರಲೂ ಎನಿ ಅನ್ನು ಹಾಕಲಾಗಿದೆ .

ಹಾಗು ಪಕ್ಕದಲ್ಲಿ ಒಬ್ಬು ಒಂದು ದೊಡ್ಡ ಯಂತ್ರವು ಮಣ್ಣನ್ನು ತೆಗೆದು ಹಾಕುತ್ತಿದೆ .

ಒಂದು ಅಂಗಡಿಯು ಕಾಣಿಸುತ್ತಿದೆ ಈ ಅಂಗಡಿಯ ಒಲಗೇ ಅಳವರು ವಸ್ತುಗಳು ಆಗು ಒರಗಡೆ ಒಂದು ಚಿಕ್ಕ ಗಿಡವನ್ನು ನೀಡಲಾಗಿದೆ .

ಪಕ್ಕದಲ್ಲಿ ಗಾಡಿಯು ನಿಂತಿದೆ ಹಾಗು ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯು ಆಹಾರವನ್ನು ತಯಾರಿಸುತ್ತಿದ್ದನಿ ಹಾಗು ಗೋಡೆಯ ಮೇಲೆ ನಂದಿ ಟ್ರೇಡರ್ಸ್ ಪ್ರವೀಸನಲ್ ಸ್ಟೋರ್ಸ್ ಎಂದು ಬರೆಯಲಾಗಿದೆ.

ಆಟೋ ನಿಲ್ಲಿಸುವ ಸ್ಥಳವನ್ನು ನೋಡಬಹುದು ಹಾಗು ಹಲವಾರು ನೂರಾರು ಆಟೊಗಳನ್ನು ನಿಲ್ಲಿಸಲಾಗಿದೆ ಹಾಗೂ ದೂರದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿಸುತ್ತಿದೆ.

ಪಕ್ಕದಲ್ಲಿ ಒಂದು ತಳ್ಳುಗಾಡಿಯನ್ನು ನಿಲ್ಲಿಸಲಾಗಿದೆ ಹಾಗು ಒಬ್ಬ ವ್ಯಕ್ತಿಯು ನಡೆದುಕೊಂಡು ಬರುವುದನ್ನು ನೊಡಬಹುದು.

ಏನೋ ಕಂಬಿಯನ್ನು ಹಿಡಕೊಂಡಿದ್ದಾರೆ ಹಾಗು ದೂರದಲ್ಲಿ ದೊಡ್ಡದೊಡ್ಡ ಕಟ್ಟಡಗಳು ಕಾಣಿಸುತ್ತಿದೆ.

ದೊಡ್ಡದಾದ ಕಟ್ಟಡವನ್ನು ನೋಡಬಹುದು ಕಟ್ಟಡದ ಮೇಲೆ ಹಲವಾರು ರಿತಿಯಲ್ಲಿ ಬರೆಯಲಾಗಿದೆ ಹಾಗು --

ಎಷ್ಟು ದೊಡ್ಡ ದೊಡ್ಡದಾದ ಕಟ್ಟಡಗಳನ್ನು ಕಟ್ಟಲಾಗಿದೆ ಹಾಗು ಕಟ್ಟಡ --

ಚಿಕ್ಕ ಚಿಕ್ಕ ಪುಟ್ಟದಾದಂತಹ ಗಿಡ ಮರಗಳನ್ನು ಬೆಳೆಸಬಹುದು ಹಲವಾರು ಮರಗಳು ಗಿಡಗಳನ್ನು ನೋಡಬಹುದು ಹಾಗು__

ಹಾಗು ಪಕ್ಕದಲ್ಲಿ ವಿದ್ಯುತ್ ಕಂಬಗಳನ್ನು ನೋಡಬಹುದು ಹಾಗು ಅದರ ಪಕ್ಕದಲ್ಲಿ ಚಾವಣಿಯನ್ನು ಹಾಕಲಾಗಿದೆ ಹಾಗೂ ಚಿಕ್ಕ ಪುಟ್ಟ ಗಿಡ್ಡ ಮರಗಳನ್ನು ಬೆಳೆಸಲಾಗಿದೆ.

ದೂರದವರೆಗೆ ಮೋಡಗಳು ಹಾಗಿದೆ ಹಾಗು ಪಕ್ಕದಲ್ಲಿ ಹಲವಾರು ನೀರನ್ನು ಸಂಗ್ರಹಿಸಿ ಇಡಲಾಗಿದೆ.

ವಿದ್ಯುತ್ ಕಂಬಗಳನ್ನು ನೋಡಬಹುದು ಹಾಗು ಪಕ್ಕದಲ್ಲಿ ಕಸದ ಬುಟ್ಟಿಯನ್ನು ನೋಡಬಹುದು .

ಹಲವಾರು ಮರಗಿಡಗಳನ್ನು ಬೆಳೆಸಲಾಗಿದೆ ಹಾಗು ಹೊರಗಡೆ ರಾಧಾ ಕೃಷ್ಣ ಭವನ ಎಂದು ಬರೆಯಲಾಗಿದೆ.

ಹಾಗು ಹೊರಗಡೆ ಚಿಕ್ಕ ಚಿಕ್ಕ ಮರ ಗಿಡಗಳನ್ನು ಇಡಲಾಗಿದೆ ಹಾಗು ಹೊರಗಡೆ ಗಾಡಿಗಳನ್ನು ನಿಲ್ಲಿಸಲಾಗಿದೆ ರಸ್ತೆಯ ಮೇಲೆ ಯಾವುದೇ ರೀತಿಯ ವ್ಯಕ್ತಿಗಳು ಹೋಗು --

‌ ಮಕ್ಕಳು ಆಟವಾಡುವಂತಹ ಆಟಿಕೆಗಳು ಹಾಗು ಅದರ ಪಕ್ಕದಲ್ಲಿ ಚಿಕ್ಕಪುಟ್ಟ ಗಿಡ ಮರಗಳನ್ನು ಬೆಳಸಲಾಗಿದೆ ಹಾಗು ಒಂದು ರಸ್ತೆಯು ಕಾಣಿಸುತ್ತಿದೆ .

ದೊಡ್ಡದಾದಂತಹ ನೀರಿನ ಉದ್ಯಾನವನ್ನು ನೋಡಬಹುದು ಹಾಗು ಹಲವಾರು ವ್ಯಕ್ತಿಗಳು ನೀರಿನಲ್ಲಿ ಆಟವಾಡುವುದನ್ನು ನೋಡಬಹುದು.

ಹೋಗುತ್ತಿದೆ ಹಾಗಿ ದೂರದಲ್ಲಿ ವಾಹನಗಳು ಕಾಣಿಸುತ್ತಿದೆ ದೊಡ್ಡ ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ನೋಡಬಹುದು.

ಪ್ರದೇಶದಲ್ಲಿ ಹಲವಾರು ವಾಹನಗಳು ಆಟೋ ರಿಕ್ಷಾ ಕಾರು ಗಾಡಿಗಳನ್ನು ನಿಲ್ಲಿಸಲಾಗಿದೆ ಹಾಗು ದೊಡ್ಡ ದೊಡ್ಡ ಮರಗಳು ಬೆಳೆದು ನಿನ್ ತಿದೆ.

ದೊಡ್ಡದಂತಹ ಕಟ್ಟಡವು ಕಾಣಿಸುತ್ತಿದೆ ಹಾಗು ಕಟ್ಟಡದ ಪಕ್ಕದಲ್ಲಿ ಹಲವಾರು ಗಿಡ ಮರಗಳನ್ನು ಬೆಳೆಸಲಾಗಿದೆ .

ಹಾಗು ರಸ್ತೆಯ ಮೇಲೆ ವ್ಯಕ್ತಿಗಳು ಹಾಗು ಜನರು ನಿಂತಿದ್ದಾರೆ ದೂರದಲ್ಲಿ ವಾಹನವನ್ನು ಚಲಾಯಿಸಿಕೊಂಡು ಹೋಗಲಾ ಹೋಗುತ್ತಿದ್ದಾರೆ.

ಮೂವರು ವ್ಯಕ್ತಿಗಳು ಗೋಡೆಯನ್ನು ಕಟ್ಟುತ್ತಿದ್ದಾರೆ ಅಥವಾ ಗೋಡೆಯ ಮೇಲೆ ನಿಂತಿದ್ದಾರೆ.